ಒಂದು ಕಾರ್ ಇದೆ ಕಾರ್ ನಂಬರ್ ಕೆಎ ಟ್ವೆಂಟಿ ಫೈವ್ ದ ಟೂ ಡಬಲ್ ನೀನೇ ಸೆವೆನ್.

ಆಮೇಲೆ ಅದರ ಹಿಂದೆ ಮನೆಗಳಿವೆ ಅಲ್ಲೊಂದು ಕಾರ್ ನಿಂತ್ಕೊಂಡೈತೆ ಅದು ಬ್ಲೂ ಕಲರ್ ಈ ಕಾರುವ ಏಕೆಂದರೆ ಮರದಲ್ಲಿ ಹೂ ಬಿಟ್ಟೈತೆ ಅವು ಕಲರು ಎಲ್ಲೋ. --

ಚೇರು ಬ್ಲ್ಯಾಕ್ ಕಲರ್ ಈ ಕಡೆ ಚೇರ್ ಇದವೆ ಅದು ಮೆರೂನ್ ಕಲರ್ ಇದೆ ಮತ್ತೆ ಫೋಟೋ ಇದೆ ಫೋಟೋಗೆ ಆರ ಆಕಿದಾರೆ ಕ್ಯಾಲೆಂಡರ್ ಇದೆ ಆಹ್ ಮತ್ತೆ ಕಬೋರ್ಡ್ಸ್ ಇದಾವೆ.

ಮತ್ತೆ ಮಣ್ಣು ಕೂಡ ಚೆನ್ನಾಗಿದೆ. ಮತ್ತೆ ಅಲ್ಲಿ ಏನೋ ಬಿದ್ದಿರೋತರ --